ಬಹಳಷ್ಟು ವ್ಯಕ್ತಿಗಳನ್ನು ಕಾಣುತ್ತೇವೆ ಇಲ್ಲಿ ಲೈಟ್ಗಳ ನ್ನು ಕಾಣುತ್ತೇವೆ.

ಈ ಚಿತ್ರದಲ್ಲಿ ನೋಡಿರುವಂತೆ ಇದು ಒಂದು--

ಇಲ್ಲಿ ಇಬ್ಬರು ವ್ಯಕ್ತಿಗಳು ನಿಂತಿರುವುದನ್ನು ಕಾಣುತ್ತೇವೆ.

ಇಲ್ಲಿ ಕಿಟಕಿಗಳನ್ನು ಕಾಣುತ್ತೇವೆ ಇಲ್ಲಿ ಒಂದು ಚೇರ್ ಅನ್ನು ಕಾಣುತ್ತೇವೆ.

ಇಲ್ಲಿ ಎರಡು ಬೈಕ್ ಗಳನ್ನು ಕಾಣುತ್ತೇವೆ ಹಾಗೂ ಇಲ್ಲಿ ಲೈಟ್ಗ ಳನ್ನು ಕಾಣುತ್ತೇವೆ ಮ--

ಇಲ್ಲಿ ನಾವು ಒಂದು ಇಮಾನವನ್ನು ಕಾಣುತ್ತೇವೆ.

ಇಲ್ಲಿ ಒಂದು ಎ_ಸಿ ಇದೆ ಇಲ್ಲಿ ಪೋಟೋ ಗಳನ್ನು ಕಾಣುತ್ತೇವೆ.

ಇಲ್ಲಿ ನಾವು ಒಂದು ಬ್ಲ್ಯಾಕ್ ಪ್ಲೇಟನ್ನು ಕಾಣುತ್ತೇವೆ.

ಈ ಚಿತ್ರದಲ್ಲಿ ನೋಡಿರುವಂತೆ ಇಲ್ಲಿ ನಾವು ಊಟ ಬಡಿಸುವುದನ್ನು ಕಾಣುತ್ತೆವೆ.

ಇಲ್ಲಿ ಒಂದು ಟೇಬಲ್ ಅನ್ನು ಕಾಣುತ್ತೇವೆ.

ಮತ್ತು ಒಂದು ಕೌಂಟರ್ ಅನ್ನು ಕಾಣುತ್ತೇವೆ.

ಇಲ್ಲಿ ಒಂದು ಜೋಗಿ ಕಂಬವನ್ನು ಕಾಣುತ್ತೆವೆ.

ಹಾಗೂ ಲಕ್ಷ್ಮೀ ಫೋಟೋ ವನ್ನು ಕಾಣುತ್ತೇವೆ.

ಈ ಚಿತ್ರದಲ್ಲಿ ನೋಡಿರುವಂತೆ ಇದು ಒಂದು ಟ್ರಾಕ್ಟಾರ್ ಆಗಿದೆ.

ಕಟ್ಟಡದ ಮೇಲೆ ಒಂದು ಗಡಿಯಾರವನ್ನು ಕಾಣುತ್ತೆವೆ.

ಇಲ್ಲಿ ಒಂದು ಆಧಾರ್ ಬ್ಯಾನರ್ ಇದೆ.

ಈ ಚಿತ್ರದಲ್ಲಿ ನೋಡಿರುವಂತೆ ಇದು ಒಂದು ಕ್ಲಾಸ್ ರೂಮ್ ಆಗಿದೆ.

ಇಲ್ಲಿ ಒಂದು ಹ್ಯಾಂಡ್ ವಾಶ್ ಇದೆ.

ಈ ಚಿತ್ರದಲ್ಲಿ ನೋಡಿರುವಂತೆ ಇಲ್ಲಿ ಒಬ್ಬ ವ್ಯಕ್ತಿ ನಿಂತಿರುವುದನ್ನು ಕಾಣುತ್ತೇವೆ.

ಇಲ್ಲಿ ಕೆಬ್ಬಿಣದ ಪೀಸ್ ಗಳನ್ನು ಕಾಣುತ್ತೆವೆ.

ಇಲ್ಲಿ ಒಂದು ಲೈಟ್ ಅನ್ನು ಕಾಣುತ್ತೇವೆ.

ಇಲ್ಲಿ ನಾವು ಒಂದು ಬ್ಯಾನರನ್ನು ಕಾಣುತ್ತೆವೆ.